ಇದೊಂದು ಸುಂದರವಾದ ಉತ್ತಮ ಗುಣಮಟ್ಟದಿಂದ ನಿರ್ಮಿಸಲಾದ ಮಳಿಗೆ ಆಗಿದ್ದು--

ಮುಂದೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನೀಡಲಾಗಿದೆ ಇಲ್ಲಿ ಎರಡು ನಾಯಿಗಳು ಮಲಗಿರುತವೆ. ಅಂದರೆ ನಾಯಿಗಳು ಕೂಡಾ ಈ ಪಟ್ಟಣದಲ್ಲಿ ಇರುತ್ತವೆ ಎಂದು ತಿಳಿಯಬಹುದು.

ಇದು ಹೋಟೆಲ್ ಆಗಿದ್ದು ಈ ಹೋಟಲ್ ನಲ್ಲಿ ಸಸ್ಯಾಹಾರಿ ಮಾತ್ರವಾಗಿದೆ ಈ ಹೋಟೆಲ್ ನ ಹೆಸರು ನಕ್ಷತ್ರ ಕಾಂಡಿಮೆಂಟ್ಸ್ ಹೋಟೆಲ್ ಆಗಿದೆ .

ಇಲ್ಲಿ ಹೆಚ್ಚು ಜನಸಂಖ್ಯೆ ಉಳ್ಳ ಮದುವೆ ಸಮಾರಂಭಗಳನ್ನು ನಡೆಸಲಾಗುತ್ತದೆ. ಹೆಚ್ಚಿನ ಜನಸಂಖ್ಯೆ ಸೇರಲು ಉತ್ತಮವಾದ ಮಂದಿರವಾಗಿದೆ ದೊಡ್ಡ ಜನರು ಮಾಡಲು ಉತ್ತಮವಾಗಿದೆ.